ಮತ್ತು ದೇವರುಗಳ ಫೋಟೋ ಗಳನ್ನು ಹಾಕಿದ್ದಾರೆ.

ಇಂತಹ ದೇವರುಗಳಲ್ಲಿ ಶಿರಡಿ ಸಾಯಿಬಾಬಾ ಮತ್ತು ರಾಘವೇಂದ್ರಸ್ವಾಮಿ ಗಣಪತಿ ಮತ್ತು ಅವರ ಮನೆಯ ವ್ಯಕ್ತಿಗಳ ಫೋಟೋ ಗಳನ್ನು ಹಾಕಿಕೊಂಡಿದ್ದಾರೆ.

ಇಲ್ಲಿ ವಿಜಯವಾಣಿ ಒನ್ ಎಂದು ಬರೆದ ದೊಡ್ಡ ಪೋಸ್ಟರ್ ಕಾಣಿಸುತ್ತಿದೆ.

ಮುಂದುಗಡೆ ಹಲವಾರು ಕಾರ್ ಗಳು ನಿಂತಿವೆ.

ಇಲ್ಲಿ ಇನ್ನು ಪಕ್ಕದಲ್ಲಿ ಎರಡು ಚೇರ್ ಗಳು ಕುಳಿತುಕೊಳ್ಳಲು ಕಪ್ಪಾದ ಚೇರುಗಳು ಇವೆ.

ಇದು ಬಹುಶಹ ಬಟ್ಟೆಯ ಅಂಗಡಿ ಆಗಿದೆ.

ಇದರ ಪಕ್ಕದಲ್ಲಿ ಒಂದು ಸಮಯವನ್ನು ನೋಡಿಕೊಳ್ಳಲು ಗಡಿಯಾರವನ್ನು ಹಾಕಿದ್ದಾನೆ.

ಇರ ಮುಂದುಗಡೆ ಹಲವಾರು ಬಣ್ಣ ಬಣ್ಣದ ಬಟ್ಟೆಗಳನ್ನು ಇರಸಿದ್ದಾನೆ.

ಒಂದು ನೀರು ತುಂಬಿದ ಜಗ್ಗ ಅನ್ನು ಇಟ್ಟಿದ್ದಾರೆ.

ಇಲ್ಲಿ ಗ್ಲಾಸ್ ನ ಗೇಟ್ ಇದೆ ಇದರ ಹಿಂದ್ಗಡೆ ಕೆಲವು ಪೋಸ್ಟರ್ ಗಳನ್ನು ಅಂಟಿಸಲಾಗಿದೆ.

ಇನ್ನು ಕೆಲವು ಬಿಡಿ ಬಿಡಿಯಾದ ಹೂಗಳನ್ನು ಚೀಲದಲ್ಲಿ ತುಂಬಲಾಗಿದೆ.

ಈ ಅಂಗಡಿ ಹೆಸರು ಈಶ್ವರ್ ಸ್ಟಾಲ್ ಎಂದು ಇಲ್ಲಿ ಕೆಲವು ಯು_ಪೇ ಸ್ಕ್ಯಾನರ್ ಗಳನ್ನು ಅಂಟಿಸಲಾಗಿದೆ.

ಇದು ಬಹುಷ್ಯ ಕೊಪ್ಪಳದ ರೈಲ್ವೆ ಸ್ಟೇಷನ್ ಆಗಿದೆ.

ಇದರ ಮುಂದುಗಡೆ ಒಂದು ರೂಮ್ ಕಾಣಿಸುತ್ತಿದೆ ಇದರ ಮೇಲೆ ಒಂದು ಹಳದಿ ಬಣ್ಣದ ಒಂದು ಸಿಂಟ್ಯಾಕ್ಸ್ ಇರಿಸಲಾಗಿದೆ.

ಇದರ ಹಿಂದುಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಈತನು ಕಾರನ್ನು ವೀಕ್ಷಿಸುತ್ತಿದ್ದಾನೆ.

ಇದು ಸಾಮಾನ್ಯವಾಗಿ ಸಿಕ್ಸ್ ಪ್ಯಾಕ್ ಬರಲು ನಾವು ಹೋಗುವ ಜಿಮ್ ಸ್ಥಳವಾಗಿದೆ ಇಲ್ಲಿ ಕೆಲವು ಮೆಟೀರಿಯಲ್ಸ್ ಗಳು ಕಾಣಿಸುತ್ತವೆ.

ಆ ರಸ್ತೆಯ ಪಕ್ಕ ಹಲವಾರು ಹೂವಿನ ಮರಗಳನ್ನು ಮತ್ತು ಸಸ್ಯಗಳನ್ನು ಬೆಳೆಸಲಾಗಿದೆ.

ಇದು ಬಹುಶಹ ತುಂಗಭದ್ರ ನದಿಯ ತಡವಾಗಿದೆ ಇಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳವಾಗಿದೆ.

ಇನ್ನು ಒಂದು ರಸ್ತೆಯಲ್ಲಿ ಟೆಂಪು ತನ್ನ ಹೊರ ಜಾಗಕ್ಕೆ ಹೊರಡುತ್ತಿದೆ.

ಇಲ್ಲಿ ಕೆಲವು ಲಗೆಜ್ ಗಳು ಇವೆ.

ಇದು ಒಂದು ಕಾರಿನ ಸರ್ವಿಸ್ ಸೆಂಟರ್ ಆಗಿದೆ.

ಇದು ಒಂದು ದೊಡ್ಡದಾದ ಕಲ್ಲಿನ ಬಂಡೆ ಇದು ತನ್ನ ಒಳಗೆ ಟೋಳ್ಳಾದ ಪ್ರದೇಶವನ್ನು ಹೊಂದಿರುವುದರಿಂದ ಆಸಕ್ತಿಯಿಂದ ವೀಕ್ಷಿಸಲು ಬಂದಿದ್ದಾನೆ.

ಇಲ್ಲಿ ಎರಡು ಹಂಚಿನ ಮನೆಗಳಿವೆ ಈ ಹಂಚಿನ ಮನೆಗೆ ಒಂದು ಸಿಂಟ್ಯಾಕ್ಸ್ ಅನ್ನು ಅಳವಡಿಸಲಾಗಿದೆ.

ಈ ಮನೆಯ ಮುಂದುಗಡೆ ಒಂದು ಬೆಂಚ್ ಹಾಕಲಾಗಿದೆ.

ಇಲ್ಲಿ ಟ್ರ್ಯಾಕ್ಟರ್ ಟೆಂಪೋ ಮೂರುಗಾಲಿಯ ಹಾಟೊಗಳ --

ಇದರ ಸುತ್ತಲು ಹಲವಾರು ತೆಂಗಿನ ಮರಗಳನ್ನು ಬೆಳೆಸಲಾಗಿದೆ.

ಇದನ್ನು ಹಳ್ಳಿ ವಾತಾವರಣದಲ್ಲಿ ಸಾಮಾನ್ಯವಾಗಿ ಪೂಜಾ ಸ್ಥಳ ಅಥವಾ ಜಗಲಿ ಎಂದು ಕರೆಯುತ್ತಾರೆ.

ಇದರ ಮೇಲೆ ಒಂದು ವಾ ನೀರಿನ ಮೋಜು ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಇದರ ತುಂಬುಗಳನ್ನು ಸೂಸುತಿದ್ದಾನೆ.

ಇದರ ಪಕ್ಕದಲ್ಲಿ ಮೆಣಸಿನಕಾಯಿ ಟ್ರೇಯನ್ನು ಇರಿಸಿದ್ದಾನೆ.

ಮುಂಭಾಗದಲ್ಲಿ ಪಿಂಕ್ ಮತ್ತು ಬಿಳಿ ಬಣ್ಣದ ಶಾಲುಗಳಿಂದ ಡೆಕೋರೇಷನ್ ಮಾಡಿದ್ದಾರೆ.

ಇದು ಒಬ್ಬ ವ್ಯಕ್ತಿಯ ಮದುವೆ ಸಮಾರಂಭವಿದೆ.

ಇದು ಒಂದು ಹಬ್ಬದ ರೀತಿ ಆಚರಣೆ ಮಾಡುತ್ತಿದ್ದಾರೆ.

ಇಲ್ಲಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಸೇರಿ ಸಂರಾತ್ಮಚರಣೆಯನ್ನು ಮಾಡುತ್ತಿದ್ದಾರೆ.

ಹೂಗಳ ಅಲಂಕಾರದಿಂದ ಅತ್ಯುತ್ತಮವಾಗಿ ಕಾಣಿಸುತ್ತಿದೆ ಫ್ರೆಂಡಶಿಪ್ ಎಲ್ಲಾರು ಇಲ್ಲಿಗೆ ಹೋಗುತ್ತಿದ್ದಾರೆ.

ಇದು ನೋಡಲು ಒಂದು ದೊಡ್ಡ ಕಾಲೇಜು ತರ ಕಾಣಿಸುತ್ತಿದೆ.

ಇದಕ್ಕೆ ದೊಡ್ಡದಾದ ಒಂದು ಗೇಟ್ ಇದೆ.

ಇದಿರ ಪಕ್ಕ ಗಂಗಾ ಯಮುನಾ ಎಂದು ಬರೆಯಲಾಗಿದೆ.

ಇಲ್ಲಿ ವಿಶ್ರಾಂತಿ ಪಡೆಯಲು ಕೆಲವು ಸಿಮೆಂಟಿನ ಕುರ್ಚಿಗಳನ್ನು ಮಾಡಿದ್ದಾರೆ.

ಇದು ಒಂದು ಟೈಯರ್ ನ ಅಂಗಡಿ ಆಗಿದೆ.

ಇಲ್ಲಿ ಕೆಲವು ಟಯರ್ ಗಳನ್ನು ಅಡ್ಡಲಾಗಿ ಮಲಗಸಿದ್ರೆ ಕೆಲವು ಉದ್ದನಾಗಿ ನಿಲ್ಲಿಸಿದೆ.

ಅದರಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ತಲೆಯ ಮೇಲೆ ಬಿಸಿಲು ಕಾಯಿಸಲಾಗದೆ ಛತ್ರಿಗಳನ್ನು ಹಿಡಿದು ಕುಳಿತುಕೊಂಡಿದ್ದಾರೆ.